ಇಂಟ್ರೊಡಕ್ಷನ್ ಆಪ್ ಆಲ್ ನ್ಯೂ ಡಿ_ಎಕ್ಷ ಸೀರೀಸ್ ಮತ್ತು ಕಲರ್ಸ್ ನೀಲಿ ಕೆಂಪು ಬಿಳಿ ಕೆಂಪು ಗುಲಾಬಿ ರೀತಿಯ ಬೈಕ್ ಗಳನ್ನು ಕಾಣಬಹುದು ಮತ್ --

ಈ ಚಿತ್ರದಲ್ಲಿ ಆಂಜನೇಯ ಪರಮಾತ್ಮ ಮತ್ತು ಮಹಾಲಕ್ಷ್ಮಿ ನು ಜಗ್ಗು ದೇವರಗಳನ್ನು ಕಾಣಬ--

ಅ ದೇವರಿಗೆ ನಾನಾ ರೀತಿಯ ಅಲಂಕಾರವನ್ನು ಮಾಡಿದ್ದಾರೆ ಮತ್ತು ಕಾಯನ್ನು ಇಟ್ಟು ಹೂವಿನಿಂದ ಪೂಜೆಯನ್ನು ಮಾಡಿದ್ದಾರೆ ಮತ್ತು ಟೈಮ್ ಮತ್ತು --

ನಾನಾ ರೀತಿಯ ಜಗ್ಗು ರೀತಿಯ ಬುಕ್ಸ್ ಗಳನ್ನು ನೆಟ್ಟಿರುವುದನ್ನು ನೋಡಬಹುದು ಇಲ್ಲಿ ಪೆನ್ನು ಮತ್ತು ಪುಸ್ತಕಗಳು ದೊರೆಯುತ್ತವೆ.

ಈ ಚಿತ್ರಣದಲ್ಲಿ ಒಂದು ವೀಣೆಯನ್ನು ಮೂರು ರೀತಿಯ ವೀಣೆಯನ್ನು ಕಾಣಬಹುದು ಮತ್ತು--

ಅದರ ಸುತ್ತಮುತ್ತಲು ಸಣ್ಣ ಸಣ್ಣ ಸಸಿ ಇದಾದ ಹುಲ್ಲನ್ನು ಕಾಣಬೋದಾಗಿದೆ ಮ --

ನೀಲಿಯ ಒಂದು ಪೈಂಟ್ ಮೇಲೆ ಬಜಾಜ್ ಎಂದು.

ಬೈಕುಗಳು ಶುಭ್ರ ಹೊಸ್ದಾಗು ಸಿಗುತ್ತವೆ ಎಂದು ಹೇಳಬಹುದು.

ಈ ಚಿತ್ರಣದಲ್ಲಿ ಫೋನ್ ಚಾರ್ಜಿಂಗ್ ಅನ್ನು ಕಾಣಬಹುದಾಗಿದೆ ಮ್--

ಲಕ್ಕೆ ನೀರೈತರಿಗೆ ಬೇಕಾಗುವ ಉಪಯುಕ್ತವಾಗುವ ಮೋಟರ ಅನ್ನು ಇಲ್ಲಿ ನೋಡಬಹುದು ಮತ್ತು ಮಗ್ಗಲಗಡೆ--

ಮೂರ್ ರಿಂದ ನಾಲ್ಕು ರೀತಿಯ ಬಾಟಲ್ ಇರುವುದನ್ನು ನೋಡಬಹುದು.

ಕೇಸರಿ ಬಣ್ಣ ಎರಡು ರೀತಿಯ ಗೊಂಬೆಗಳನ್ನು ನೋಡಬಹುದು ಸುತ್ತ ಕುಳಿತುಕೊಳ್ಳಲು ಮತ್ತು ಆಟವಾಡಲು ಸಾಮಾನುಗಳು ನೋಡಬಹುದು.

ಬಿಳಿಯ ಒಬ್ಬ ಹುಡುಗಿಯು ನಿಂತುಕೊಂಡು ವರ್ಕನ್ನು ಮಾಡುತ್ತಿದ್ದಾಳೆ.

ಸಣ್ಣ ರೀತಿಯ ಮತ್ತು ದೊಡ್ಡದಾದ ಜಿಂಕೆಗಳು ಒಡಾಡುತ್ತಿರುದನ್ನು ಕಾಣಬಹುದು ಅದರ ಸುತ್ತಲೂ ಗಿಡ ಸಣ್ಣ ಸಣ್ಣ ಗಿಡಗಳ ಬೆಳೆಯುವದಿರುವುದನ್ನು ನೋಡಬಹುದು.

ಮತ್ತು ಅದರ ಮಗ್ಲ ನೀಲಿ ಬಣ್ಣದ್ದು--

ಹಳದಿ ಬಣ್ಣದ ನಾವು ದೊಡ್ಡದಾದ ಒಂದು ಟ್ಯಾಂಕ್ ಗಳು ನೋಡಬಹುದಾಗಿದೆ.

ಕೆಂಪು ಬಣ್ಣದ ಇಟ್ಟಂಗಿಗಳನ್ನು ತೆಗೆದುಕೊಂಡು ಮನೆಯನ್ನು ಕಟ್ಟಿಸುತ್ತಾ ಕಟ್ಟುತ್ತಿರುತ್ತಾರೆ.

ಮತ್ತು ಕಲಾಂಗಳನ್ನು ಎಬ್ಸಿರುತ್ತಾರೆ ಮತ್ತು ಮೇಲ್ಗಡೆ ಓಸುವನ್ನು ಹಾಕಿಕೊಂಡಿರುತ್ತಾರೆ.

ಈ ಚಿತ್ರದಲ್ಲಿ ಮದುವೆಯಾಗುತ್ತಿರುವುದನ್ನು ಕಾಣಬಹುದು ಒಬ್ಬ ವ್ಯಕ್ತಿಯು ಮದುಮಗನು ರೆಡಿ ಯಾಗಿ ನಿಂತುಕೊಂಡಿರುತ್ತಾನೆ ಮತ್ತು--

ಮತ್ತು ಒಂದು ಗಡಿಯಾರ ಕಾರದ ಏಳು ಇಪ್ಪತ್ತೊಳು ಕ್ಕೆ ಗಡಿಯಾರವನ್ನು ನಿಲ್ಲಿಸಲಾಗಿದೆ.

ಒಂದ ಚೇರ್ ನ್ನ ನೋಡಬಹುದು ಮತ್ತು ಚೇರ್ ನ ಮುಂದೆ ಟೇಬಲು ಮತ್ತು ಟೇಬಲ್ ಮೇಲೆ--

ನೀಲಿ ಬಣ್ಣದ ಮತ್ತು ಬಿಳಿ ಬಣ್ಣದ ಡಬ್ಬಿಗಳನ್ನ ಕಾಣಬಹುದಾಗಿದೆ.

ಮೋಬೆಲಾ ಇನ್ನೂ ನಾನಾ ರೀತಿ ಪಿಟ್ ಪಿಟೂರಿಗಳನ್ನು ನೋಡಬಹುದು ಮತ್ತು--

ಹಾಗು ಈ ಕಡೆ ಒಂದು ಕರೆಯದಾದ ಹೆಲ್ಮೆಟ್ ಇರುವುದ್ದನ್ನು ನೋಡಬಹುದಾಗಿದೆ.

ಇದರಲ್ಲಿ ಪಾರ್ಕ್ ಇರುವುದನ್ನು ಕೆಳಗಡೆ ಹುಲ್ಲಿನ ಆಕಾರದ ಬೆಳೆ ಬೆಳೆಯುವುದನ್ನು ಇದರಲ್ಲಿ ನೋಡಬಹುದಾಗಿ--

ಈ ಚಿತ್ರದಲ್ಲಿ ಒಂದು ಚೇರಿ ನ್ ಚೇರ್ ಇದ್ದು--

ಸುತ್ತಲು ಒಂದು ಕಲ ವಿಧವಿಧವಾದ ಲೈಟ್ ನಿಂದ ಆಗಿದೆ ತಿಳಿಯಾದ ಲೈಟನ್ನು ಕಾಣಬಹುದು ಮತ್ತು--

ತೆಂಗಿ ದೊಡ್ಡ ದೊಡ್ಡ ಇಟೆಂಗ್ಗಿಂದ ಮಾಡಿದ್ದು--

ಮತ್ತು ಗೋಡಿಗೆ ಒಂದು ಸ್ವಿಚ್ ಬೋರ್ಡ್ ಮತ್ತು ಪ್ಲಗ್ಗನ್ನು ಇರುವುದನ್ನು ನೋಡಬಹುದು.

ದೊಡ್ಡದಾದ ಅಂಗಡಿ ಆಗಿದ್ದು ಅದು ಬೇಕ್ರಿ ಅಂಗ್ಡಿ ಆಗಿದೆ.

ಕೋಕ ಕೋಲಾ ಮತ್ತು ಜು ಕೆಂಪು ಜ್ಯೂಸು ಇರುವದನ್ನು ನೋಡಬಹುದು ಮಗ್ಗಲನು ಒಂದು ಫ್ರಿಡ್ಜ್ ಇರುದನ್ನು ನೋಡಬಹುದು.

ಅದ್ರಲ್ಲಿ ಸ್ಪ್ರೇಟು ಕೂಕಾ ಕೋಲಾ ಇರ್ದ್ ಇರತ್ತವೆ.

ಕೆಳಗಡೆ ಪ್ಯಾಂಟನ್ನು ಹಾಕಿಕೊಂಡಿರುತ್ತಾನೆ ಆ ಮನೆಯು ಸ್ವಲ್ಪ ಕಂದು ಬೂದು ಬಣ್ಣ ಆಕಾರದ ಬಳಿಯಲಾಗಿದ್ದು--

ಇದರ ಸುತ್ತ ಮುತ್ತಲು ಗಿಡಗಳ್ ಬೇಳೆದಿರುವುದನ್ನು ನೋಡಬಹುದು.

ಇಬ್ಬರು ವ್ಯಕ್ತಿಗಳು ಮಾಲ್ ಕಳಸುದನ್ನು ನೋಡಬಹುದು ಸಿಮೆಂಟ್ ಹಾಕಿ ಮತ್ತು ಉಸುಗ್ ಹಾಕಿ--